ಗಂಡ ಮನುಷ್ಯರು ಒಂದ ನಾಕ್ ಮಂದಿ ಇದ್ದಾರೆ.

ಆ ಪಕ್ಕದಲ್ಲಿ ಚೇರು ಬ್ಯಾಗ್ ಗಳಿಗೆ ಸಿ_ಸಿ ಕ್ಯಾಮೆರಾ ಗಳಿವೆ ಲೈಟಿಂಗ್ ಸೇವೆ.

ಅದ್ರಲ್ಲಿ ಚೀಪ್ಸು ಬ್ರೆಡ್ಡು ಬಿಸ್ಕೆಟ್ ಎಲ್ಲಾ ನೀರಿನ್ ನೀರಿನ್ ಬಾಟಲ್ ಎಲ್ಲಾ ಇದ್ದಾವೆ.

ಇಲ್ಲಿ ಒಂದು ಕೆರೆಯಲ್ಲಿ ಮೀನನ್ನು ಇಡ್ತಿದ್ದಾರೆ.

ಇದು ಒಂದು ಆಟ ಆಡುವ ಜಾಗವನ್ನು ಬಿಟ್ಟಿದ್ದಾರೆ.

ಇಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ನಡೆಸುತ್ತಿದ್ದಾರೆ.

ಇದು ಒಂದು ಹೋಟೆಲ್ ಆಗಿರುತ್ತದೆ ಅಕ್ಕ ಪಕ್ಕದಲ್ಲಿ ಟೇಬಲ್ ಗಳಿವೆ ಚೇರು ಚೇರ್ ಗಳಿವೆ.

ಇದು ಒಂದು ಆಟ ಆಡುವ ಮೈದಾನ.

ಇದು ಒಂದು ರೈಲ್ವೆ ಟೇಷನ್ ಮೆಟ್ಟಿಲನ್ನು ಆಗಿರುತ್ತವೆ.

ನೋಡುತ್ತಿರುವ ದೃಶ್ಯವನ್ನು ಮುಂಜಾನೆ ಸೂರ್ಯನು ಉದಯಿಸುತ್ತಿರುವ ಕೆರೆ ದಂಡೆಯ ಮೇಲೆ ನೋಡುತ್ತಿದ್ದೇವೆ.

ಎಲ್ಲಾ ತರದ ಸೈಕಲ್ಗಳನ್ನು ಸಿಗುತ್ತ ನೋಡುತ್ತೇವೆ.

ಸಣ್ಣ ಸೈಕಲ್ ದೊಡ್ಡ ಸೈಕಲ್ ಅನ್ನು ನೋಡುತ್ತೇವೆ.

ಇಲ್ಲಿ ಒಂದು ಪಾರ್ಕ್ ಅನ್ನು ಆಗಿರುತ್ತದೆ.

ಇದು ಒಂದು ಸೂರ್ಯ ಉದಯಿಸುತ್ತಿರುವ ಮುಂಜಾನೆ.

ಇಲ್ಲಿ ಒಂದು ನಾವು ದೇವಸ್ಥಾನವನ್ನು ನೋಡಬಲ್ಲೆವು.

ಗುಡ್ಡದ ಮೇಲೆ ಒಂದು ಗೊಪ್ರವನ್ನು ಕಾಣುತ್ತೆವೆ.

ಐದಾರು ಜನ ನಿಂತಿದ್ದಾರೆ ಅಕ್ಕ ಪಕ್ಕದಲ್ಲಿ ಗಿಡ--

ಇದು ಒಂದು ವಿದ್ಯುತ್ ಮೊ ಮೋಟಾರ್ ಸೈಕಲ್ ಅನ್ನು ಆಗಿರುತ್ತದೆ.

ಅಕ್ಕ ಪಕ್ಕದಲ್ಲಿ ಬಲೂನ್ ಲೈಟಿಂಗ್ಸ್ ಗಳು ಇವೆ.

ಇದು ಒಂದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುತ್ತದೆ ಪಾರ್ಕನ್ನು--

ಒಂದು ಲೈಟ್ ಟ್ರೇ ನ ಬಗಲ ಒಂದು ಲೈಟಿನ ಕಂಬವಿದೆ.

ಇದು ಒಂದು ಬಟ್ಟೆಯ ಅಂಗಡಿಯನ್ನು ಆಗಿರುತ್ತದೆ.